ಇಲ್ಲಿ ನಾವು ಒಂದು ಫಂಕ್ಷನ್ ಹಾಲ್ ಅನ್ನು ಕಾಣಬಹುದು ಇದರಲ್ಲಿ ಚೇರ್ ಗಳಿಗೆ ಬಟ್ಟೆಗಳನ್ನು ಹಾಕಿದ್ದಾರೆ.

ಇಲ್ಲಿ ಮನೆಯ ಮೇಲ್ಚಾವಣಿಯನ್ನು ಕಟ್ಟುತ್ತಿರುವುದನ್ನು ನಾವು ಗಮನಿಸಬಹುದು.

ಇಲ್ಲಿ ನಾವು ಒಂದು ದೊಡ್ಡ ಕಟ್ಟಡವನ್ನು ಕಾಣಬಹುದು ಇದು.

ಒಬ್ಬ ವ್ಯಕ್ತಿ ಗಾಡಿಯಲೋಗ್ತಿದ್ದಾನೆ ಕಾರಲ್ಲಿ ಹೋಗ್ತಿದ್ದಾನೆ ಮತ್ತೆ--

ಎಲ್ಲವು ಮುಚ್ಚಿವೆ ಆದರೆ ಒಂದು ಅ ವಿಂಡೋ ಗೆ ಗ್ಲಾಸ್ ಮಾತ್ರ ಅರ್ಧ ಮುಚ್ಚಿದೆ ಹಾಗು--

ಮತ್ತೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಿದಾವೆ ಮತ್ತೆ ಇನ್ನೆಲ್ಲಾ ತುಂಬಾ ಅಂದ್ರೆ ತುಂಬಾ ನೀಟಾ ಆಗಿ ಇಟ್ಕೊಂಡಿದ--

ಒಬ್ಬ ವ್ಯಕ್ತಿಗಳು ಕೂಡ ಅಲ್ಲಿ ಓಡಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಒಂದು ಸ್ಕೂಟಿ ಸಹ ನಿಂತಿದೆ.

ಇದು ಹಳದಿ ಬಣ್ಣದಿಂದ ಕೂಡಿದೆ ಹಾಗೂ.

ಇಟ್ಟಿಗೆಯನ್ನು ಆ ಸಿಮೆಂಟ್ ಯಿಂದ ತುಂಬಿದ್ದಾರೆ.

ಹಾಗು ಆ ಸ್ಟೇಜ್ ನಲ್ಲಿ ಬೋರ್ಡ್ ನಲ್ಲಿ ಲಕ್ಷ್ಯ ಇಂಟರ್ನ್ಯಾಷನಲ್ ಅಕ್ಸ್ಡೆಮಿ ಎಂದು ಸ್ಕೂಲ್ ಅನ್ನು ಹೆಸರನ್ನು ಕಾಣ --

ನಾವು ಇಲ್ಲಿ ರಾಜ್ಯ ಸಂಸ್ಥ ಏವಿ ಪರಿವರ್ ಕಲ್ಯಾಣ ಸಂಸ್ಥಾನ್ ಪಟನ್ ಅಂತ ಕಾಣಬಹುದು ಹಾಗೂ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಪಟ್ಟನ್ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅನ್ನೋದನ್ ಬೋರ್ಡ್ ಅನ್ನೋದ್ನ ಕಾಣಬಹುದು.